ಮತ್ತು ಅಲ್ಲಿ ಇಬ್ಬರು ಜನರು ಕೂತಿದ್ದಾರೆ.

ಅವರು ಕೈಯಲ್ಲಿ ರಾಷ್ಟ್ರಧ್ವಜ ಜಂಡವನ್ನು ಹಿಡಿದಿದ್ದಾರೆ.

ಅಲ್ಲಿ ಒಂದು ಮೇಜು ಇದೆ ಅದರ ಮೇಲೆ ಒಂದು ಪುಸ್ತಕವಿದೆ ಅದರ ಹತ್ತಿರ ಒಬ್ಬ ಮನುಷ್ಯ ನಿಂತಿದ್ದಾನೆ.

ಅದರ ಎದುರುಗಡೆ ಒಂದು ಇನ್ನೊಂದು ಬೀದರ್ ಕೋಟೆಯಾಗಿದೆ.

ಇಲ್ಲಿ ಒಂದು ಗಿಫ್ಟಿ ನ ಅಂಗಡಿ ಆಗಿದೆ.